ಆಕ್ಕಪಕ್ಕದಲ್ಲೆಲ್ಲಾ ಕೆತ್ತಿದ್ದಾರೆ ಬೇರೆ ಬೇರೆ ತರಹ ಕೆತ್ತಿದ್ದಾರೆ ಆಮೇಲೆ ಇದು ಚಿನ್ನ ಅಂತ ಬಣ್ಣದಲ್ಲಿ ಇದೆ ಪಕ್ಕದಲ್ಲಿಒಂದು ದೊಡ್ಡ್ ಕಂಬ ನಿಂತಿದೆ.

ಆ ಕಡೆ ಮಾದೇಶ್ವರ ಸ್ವಾಮಿಯ ಫೋಟೋ ಇಟ್ಟಿದ್ದಾರೆ ಮುಂದುಗಡೆ ನಂದೀಶ್ವರನ ಕಡೆ ಮುಖ ಮಾಡಿ ಕುತ್ತಿರೋ ತರ ಇದೆ ಹಾಗೆ ದೀಪ ದೀಪನೂ ಹಚ್ಚಿದ್ದಾರೆ.